ಗೋಡೆಗೆ ಗೊಂಬೆಗಳ ಚಿತ್ರ ಹಾಗು ಹೂವಿನ ಚಿತ್ರವನ್ನು ಬಿಡಿಸಿದ್ದಾರೆ.

ಈ ಕಟ್ಟಡ ಕಟ್ಟುವ ಕೆಲಸದಲ್ಲಿ ಬಹಳಷ್ಟು ಇಟ್ಟಿಗೆಗಳನ್ನೂ ಇಟ್ಟಿದ್ದಾರೆ.

ಹಾಗು ಕೆಳಗಡೆ ಬಹಳಷ್ಟು ವ್ಯಕ್ತಿಗಳು ಕುಂತಿದ್ದಾರೆ.

ಅಡಿಯಲ್ಲಿ ಬಹಳಷ್ಟು ಕಟ್ಟಿಗೆಯ ವಸ್ತುಗಳನ್ನು ನೀಟ್ ಆಗಿ ಇಟ್ಟಿದ್ದಾರೆ.

ಎ ಹಾಗೂ ಬಹಳಷ್ಟು ಲೈಟಿಂಗ್ಸ್ ಗಳಿವೆ.

ಹಾಗೂ ದೇವಸ್ಥಾನದ ಒಳಗಡೆ ದೇವರ ವಿಗ್ರಹವಿದೆ.

ಇದು ಒಂದು ಹರ್ಷ ಹೀರೋ ಹೊಂಡಾ ಸರ್ವೀಸ್ ಸೆಂಟರ್ ಅಂತ ಬರೆದು ಬೋರ್ಡ್ ಹಾಕಲಾದ ಅಂಗಡಿಯಿದೆ.

ಗಡಿಯ ಒಳಗಡೆ ಒಬ್ಬ ವ್ಯಕ್ತಿಯೂ ನಿಂತಿದ್ದಾನೆ.

ಹಾಗೂ ಅಲ್ಲಿ ಒಬ್ಬ ವ್ಯಕ್ತಿಯು ಕುಂತಿದ್ದಾನೆ.

ಕಂಪ್ಯೂಟರ್ ಗಳ ಮುಂದೆ ಇಬ್ಬರು ವ್ಯಕ್ತಿಗಳು ಕುಂತಿದ್ದಾರೆ.

ಇಲ್ಲಿ ಒಂದು ಶ್ರೀ ಯಲ್ಲಾಲಿಂಗ ಹೂವಿನ ಅಂಗಡಿ ಅಂತ ಬರೆದು ಬ್ಯಾನರ್ ಅನ್ನು ಅಂಟಿಸಿದ್ದಾರೆ.

ಇದು ಒಂದು ಜಿಲ್ಲಾ ನೆಹರು ಕ್ರೀಡಾಂಗಣ ಬೀದರ್ ಅಂತ ಬರೆದಿದೆ.

ಕಟ್ಟಡದ ಮುಂದೆ ಒಂದು ದೊಡ್ಡದಾದ ಹಚ್ಚ ಹಸಿರ ಮರ ಇದೆ.

ರೋಡ್ ಮೇಲೆ ಆಟೋ ಬೈಕ್ ಇನ್ನಿತರ ವಾಹನಗಳು ಚಲಿಸುತ್ತಿವೆ.

ಈ ಅಂಗಡಿಯಲ್ಲಿ ಬಹಳಷ್ಟು ಕನ್ನಡಕಗಳನ್ನು ನೀಟಾಗಿ ಜೋಡಿಸಿದ್ದಾರೆ.

ಮತ್ತು ಅಲ್ಲಿ ಒಂದು ಕಾರು ನಿಂತಿದೆ ಒಂದು ಬೈಕು ನಿಂತಿದೆ.

ಅದರ ಸುತ್ತಮುತ್ತಲು ಹಚ್ಚ ಹಸಿರಾದ ಗಿಡಗಳಿವೆ ಮತ್ತು ಅಲ್ಲಿ ಇಬ್ಬರು ವ್ಯಕ್ತಿಗಳು ನಿಂತಿದ್ದಾರೆ.

ಇದು ಒಂದು ಬಟ್ಟೆಯ ಅಂಗಡಿ ಇದೆ.

ಅಲ್ಲಿ ಫಿಕ್ಸ್ಡ್ ರೇಟ್ ಅಂತ ಬರೆದು ಬೋರ್ಡ್ ಹಾಕಲಾಗಿದೆ.

ಇಲ್ಲಿ ನಾಲ್ಕೈದು ರ್ಯಾಕ್ ಗಳಿವೆ ಆ ರ್ಯಾಕ್ ಗಳಲ್ಲಿ ವಿಧವಿಧವಾದ --

ಎಲ್ಲೋ ಹಾಗೂ ಇನ್ನಿತರ ಬಣ್ಣದ ಕೇಕ್ ಗಳಿವೆ.

ಹಚ್ಚ ಹಸಿರಾದ ಗಿಡವಿದೆ ಈ ಕಟ್ಟಡ ಕಟ್ಟುವ ಕೆಲಸದಲ್ಲಿ ಕಟ್ಟಿಗೆಗಳು ಬಿದ್ದಿವೆ.

ಎರಡು ಕಾರುಗಳು ನಿಂತಿವೆ ಹಾಗಯ ಅಲ್ಲಿ ಒಬ್ಬ ವ್ಯಕ್ತಿಯು ಪೆಟ್ರೋಲನ್ನು ಹಾಕುತಿದ್ದಾನೆ ಮತ್ತು ಇದರ ಸುತ್ತಮುತ್ತಲು--

ಇದು ಒಂದು ಜಿಮ್ಮಿ ನ ಅಂಗಡಿ ಇದೆ ಅಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಹಾಗು --

ಇದು ಒಂದು ಅಂಗಡಿ ಇದೆ ಆ ಅಂಗಡಿ ಒಳಗೆ ಬಹಳಷ್ಟು ರ್ಯಾಕ್ ಗಳಿವೆ ಆ ರ್ಯಾಕ್ ಗಳಲ್ಲಿ ವಿಧ ವಿಧವಾದ ವಸ್ತುಗಳನ್ನು --

ಟೇಬಲ್ ಮೇಲೆ ಬಹಳಷ್ಟು ಬುಕ್ಸ್ ಗಳು ಮತ್ತು ಫೈಲ್ ಗಳನ್ನು ಇಟ್ಟಿದ್ದಾರೆ.

ಹಾಗು ಕೆಲವು ಬಟ್ಟೆಗಳನ್ನು ನೇತು ಹಾಕಿದ್ದಾರೆ.

ಮತ್ತು ಗೋಡೆಗೆ ಬಹಳಷ್ಟು ಬ್ಯಾನರ್ ಗಳನ್ನು ಅಂಟಿಸಿದ್ದಾರೆ.

ಹಾಗು ಅಲ್ಲಿ ಬಹಳಷ್ಟು ಹೆಣ್ಣು ಮಕ್ಕಳು ನಿಂತಿದ್ದಾರೆ.

ಹಾಗೂ ದೇವಸ್ಥಾನದ ಒಳಗಡೆ ಇಬ್ಬರು ವ್ಯಕ್ತಿಗಳು ನಿಂತಿದ್ದಾರೆ.